ಅದರಲ್ಲಿ ಆಟ ಆಡಲು ಇಬ್ಬರು ಹುಡುಗರು ಬಂದಿರುತ್ತಾರೆ.

ಒಂದು ಗೋಡೆಯ ಮೇಲೆ ಬಣ್ಣ ಬಣ್ಣದ ಗುಲಾಬಿ ಟೈಲ್ಸ್ ಗಳು ಇರುತ್ತದೆ.

ತುಂಬಾ ತುಂಬಾ ಬಣ್ಣ ಬಣ್ಣದ ಅಲಂಕಾರವನ್ನು ಬಲುನ್ --

ಅದರಲ್ಲಿ ಐದು ಆರು ಮಹಿಳೆಯರು ನಿಂತಿರುತ್ತಾರೆ.

ಸುತ್ತ ಮುತ್ತ ಹಚ್ಚಹಸುರಿನ ಗಿಡಗಳು ಇರುತ್ತದೆ ಮೋಡವು ಚೆನ್ನಾಗಿ ಮೋಡ ಕವಿದ ವಾತಾವರಣ ಚೆನ್ನಾಗಿ ಕಾಣು--

ಆ ಪಾರ್ಕ್ ಇನಲ್ಲಿ ಓಡಾಡುವ ದಾರಿಯು ತುಂಬಾ ಚೆನ್ನಾಗಿ ಕಾಣುತ್ತಾಯಿದೆ.